ಇದು ಒಂದು ಕೆರೆ ಕಣಕ್ ಹತೈತಿ ಕೆರೆ ಹತ್ರ --

ಇದು ಯಾವ್ದೋ ಒಂದು ಬಹಳ ಬೆಂಗಳೂರ್ ಮುಂಬೈ ಕಲ್ಕತ್ತಾ ಯಾವತರ ದೊಡ್ಡ್ ಸಿಟಿ ಯಲ್ಲಿ ಏನೋ ಒಂದು --

ಬಟ್ ಯಾರೋ ಗೆಸ್ಟ್ ವಿ ಐ ಪಿ ಗಳು ಬರೋರ್ ಇದ್ದಾರಾ ಎಲ್ಲ ತುಂಬ ಡೆಕೋರೇಷನ್ ಎಲ್ಲ--

ಆಹ್ಹ್ ಇರಾಕ್ ಹತ್ತರ ಯಾಕಂದ್ರೆ ಜಾಗನೇ ಇಲ್ಲ ಜನ --

ಎಸ್ಟ್ ಖುಷಿ ಖುಷಿಯಾಗಿ ತಾಕೋಕ್ ಹಾತ್ತಾನ ಸೆಲ್ಫಿಯೇ .

ಗಿಡಗಳೆಲ್ಲ ಹಾಕ್ಯಾರ ಷೋ ಗಿಡಗಳು ಅದ್ ಎಲ್ಲ ಇಂಡೋರ್ --

ಇಂಡೋರ್ ಪ್ಯ್ಲಾಂಟ್ಸ ಅಂತರ ಮತ್ತೆ ಔಟ್ ಡೋರ್ ಪ್ಯ್ಲಾಂಟ್ಸ ಅಂತರ.

ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರಾ ನರ್ಸಿಂಗ್ ಇವಾಗೆಲ್ಲ --

ಬಹಳ ಡಿಮ್ಯಾಂಡ್ ಆಗಿದೆ ನರ್ಸಿಂಗ್ ಮಾಡಕ್ ಹತ್ತರ ಎಲ್ಲರು.

ನಂಬರ್ ಒನ್ ಬೇಕರಿ ಅದು ಎಲ್ಲಾದ್ರೂ ಟೇಸ್ಟ್ ನೋಡಿ ಬೇಕರಿ ಒಂದು --

ವಿಶ್ ಯು ಹ್ಯಾಪಿ ಕ್ರಿಸ್ಮಸ್ .

ಕ್ರಿಸ್ಟಿಯಾನ್ಸ್ ಜಾಸ್ತಿ ಜನ ಹೋಗ್ತಾರಾ ಹಿಂದೂಗಳು ಕೂಡ ಹೋಗ್ತಾರಾ.

ಒಬ್ಬ ಮನುಷ್ಯ ನಿಂತ್ಕೊಂಡು ನೋಡಕ್ ಹತ್ತನ ಬಸ್ ಹೋಗ್ತಾ ಇದೆ ಬಿ.ಎಂ.ಟಿ.ಸಿ ಬಸ್ಸ .

ಇದು ನಮ್ಮ ರೈಚೂರ್ ದು ಒಂದು ಐ ಡಿ ಸಿ ಅಂತ ಒಂದು ಹೋಟೆಲ್ ಇದೆ ಬೆಂಗಳೂರ್ ಅಲ್ಲಿ ಐ ಡಿ ಸಿ ಫೇಮಸ್ ಹೋಟೆಲ್ ಇದೆ ಅಲ್ಲ.

ಎಲ್ಲರಿಗು ಒಂದೊಂದು ಟೇಬಲ್ ಹಾಕಿ ಕೊಟ್ಟಾರ ಇಬ್ಬಿಬ್ರು ಜೋಡಿ ಜೋಡಿ ಹುಡುಗೂರು ಇದ್ದಾರಾ.

ಏನೋ ಕಾಂಪಿಟಿಷನ್ ಟೈಮ್ ಇಟ್ಟರ ಅನ್ನಿಸ್ತಾಯಿದೆ ಬಹಳ ಸ್ಪೀಡ್ ಆಗಿ ಹುಡುಗೂರು ಮಾಡಕ್ ಹತ್ತರ .

ಡಸ್ಟಬಿನ್ ತರ ಹಾಕ್ ಒಂದೇ ಸ್ಟೀಲಿಂ ದು --

ಆಹ್ಹ್ ಲಿಫ್ಟ್ ಇತ್ತು ಸಿ ಸಿ ಕ್ಯಾಮೆರಾ ಇತ್ತು ಎಲ್ಲ ಸೇಫ್ಟಿ ಇತ್ತು ಅಂದರೆ ಇಲ್ಲಿ--

ಇದೊಂದು ದೊಡ್ಡ್ ಹೋಟೆಲ್ ಅನಿಸ್ತಾ ಇದೆ ಎಲ್ಲ --

ಮತ್ತೆ ಕುರ್ತಿಕೊಳ್ಳಾಕ ಸಿಟ್ ಔಟ್ ಇದೆ ಇಲ್ಲಿ ಕುರ್ತಿಕೊಳ್ಳಾಕ.

ಸೈನ್ಸ್ ಸೆಂಟರ್ ಅಂತ ನಾವು ಕರೀತೀವಿ ಇಲ್ಲಿ.

ಇದು ಒಂದು ಕಾರ್ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ ಎಲ್ಲೋ ಒಂದು ದೊಡ್ಡ್ --

ಈ ಡಿಫರೆಂಟ್ ಡಿಫರೆಂಟ್ ಇದ್ ಇದ್ದಾವೆ ಟಾಟಾ ಸಫಾರಿ --

ಆಹ್ಹ್ ಕಾದಿ ದು ಬಟ್ಟೆ ಶಾಪ್ ಇದೆ ಅನ್ನಿಸ್ತದೆ ಇವಾಗೆಲ್ಲ ನೀಟಾಗಿ ಎಸ್ಟ್ ಚೆನ್ನಾಗಿ ಜೋಡಿಸಿದ್ದಾರೆ.

ಇವಾಗೆಲ್ಲ ಟ್ರೆಂಡ್ಸ್ ಆಗ್ಬಿಟ್ಟಿದೆ ಹೊಸ ಹೊಸದು ಬಟ್ಟೆಗಳು ಹಾಕೋಂತರೇ ಬ್ರಾಂಡೆಡ್ ಬಟ್ಟೆಗಳು.

ಆಹ್ಹ್ ಕಟ್ಟಾಕ್ ಹತ್ತರೆ ಲೇಡೀಸ್ ಇಬ್ರು ಹೆಣ್ಮಕ್ಳು ಶರ್ಟ್ ಹಾಕ್ಕೊಂಡರ.

ಕೂಲಿ ಕೆಲಸ ಮಾಡ್ತಿದ್ದಾರೆ ಹೆಣ್ಣಾಳು ಗಂಡಾಳು ಅಂತ ದಿನ ಕೂಲಿ ಕೆಲಸ ಮಾಡ್ತಾರಾ.